ಗು ಹಲವಾರು ಬೈಕ್ ಮತ್ತು ಮನುಷ್ಯರಿದ್ದಾರೆ.

ಪಕ್ಕದಲ್ಲಿ ಒಂದು ಆಟೋ ಸಹ ನಿಂತಿದೆ.

ಮತ್ತೆ ಒಂದು ಕೈಲಿ ಹೊಡೆ ಶೇಪ ಲಿ ನಿಂತಿದಾನೆ ತಲೆಗೆ ಕ್ಯಾಪ್ ಹಾಕಿದ್ದಾನೆ.

ಕಲರ್ ಪುಲ್ ಆಗಿ ನೋಡಲು ತುಂಬ ಬ್ಯೂಟಿಫುಲ್ ಆಗಿದ್ದಾವೆ.

ಇದು ಒಂದು ಕಾರ್ ರಿಪೇರಿ ಮಾಡುವ ಗ್ಯಾರೇಜ್ ಯಂತ್ರ ಇದೆ ಈ ಕಾರ್ ಬ್ಲ್ಯಾಕ್ ನಿಂತುಕೊಂಡಿದೆ.

ಮತ್ತಿದಕ್ ಒಂದು ಬೈಕ್ ಒಂದು ಕುರ್ಚಿ ಒಂದು ಸಿ_ಸಿ_ಟಿ_ವಿ ಮತ್ತೆ ಅದಕ್ಕೆ ಒಂದು ಡೋರ್ ನ ರೀತಿ ಮಾಡಲಾಗಿದೆ.

ಮತ್ತೆ ಒಳಗಡೆ ಇಬ್ಬರು ಮನುಷ್ಯರನ್ನು ಕಾಣಬಹುದು.

ಇಲ್ಲಿ ನಾಲಕ್ಕು ಶರ್ಟ್ ಅನ್ನು ನೀತು ಹಾಕಿರುವುದನ್ನು ನಾವು ನೋಡಬಹುದು.

ಈ ಪುರುಷರು ನೋಡಲು ಕಲರ್ ಫುಲ್ ಬಟ್ಟೆಯನ್ನು ಹಾಕಿಕೊಂಡಿದ್ದಾರೆ.

ಇದರಲ್ಲಿ ಹಲವಾರು ಕಲರ್ಸ್ ಅಲ್ಲಿ ಇದ್ದ--